ನಾವಿಲ್ಲಿ ಒಂದು ಬಿಲ್ಡಿಂಗ್ ಅನ್ನ ನೋಡಬಹುದಾಗಿದೆ ಬಿಲ್ಡಿಂಗ್ ನ ಮುಂಬಾಗದಲ್ಲಿ ಒಂದು ಕಾರ ನ್ನು ಸಹ ನೋಡಬಹುದಾಗಿ .

ಬಸ್ಸಿನ ಹಿಂಬಾಗದಲ್ಲಿ ಒಂದು ಗ್ರೇಯ್ ಕಲರ್ ಕಾರ್ ಮತ್ತು ಬಿಳಿಯ ಬಣ್ಣದ ಜೀಪನ್ನು ನಾವು ನೋಡಬಹುದಾಗಿದೆ ಹಿಂಬಾಗದಲ್ಲಿ ಒಂದು ಬಿಲ್ಡಿಂಗ್ ಅನ್ನ ನೋಡಬಹುದು ಹಾಗೆ ಸುತ್ತ ಮುತ್ತಲು ಗಿಡಮರಗಳು ಕಂಪೌಂಡ್ಗಳು ಮತ್ತು ಲೈಟ್ ಕಂಬಗಳನ್ನು ಸಹ ನಾವಿಲ್ಲಿ ಕಾಣಬಹುದಾಗಿದೆ --

ನೋಡಬಹುದಾಗಿದೆ ಇಲ್ಲಿ ಮಹಿಳೆಯರು ನಿಂತುಕೊಂಡಿರುವುದನನ್ನು ದೃಶ್ಯವನ್ನು ಸಹ ನಾವಿಲ್ಲಿ ಕಾಣಬಹುದಾಗಿದೆ ಲೈಟನ್ನು ಫ್ಯಾನ್ ಮತ್ತು ಲೈಟ್ ಕಂಬವನ್ನು ಸಹ ನಾವಿಲ್ಲಿ ಕಾಣಬಹುದಾಗಿದೆ.

ನಾವಿಲ್ಲಿ ಒಂದು ಬಸ್ಟಾಪ್ ಅನ್ನ ನೋಡುತ್ತಿದ್ದೇವೆ ಬಸ್ ಸ್ಟಾಪ್ ಅಲ್ಲಿ ಒಂದು ನೀಲಿ ಮತ್ತು ಬಿಳಿ ಬಣ್ಣದ ಬಸ್ ಅನ್ನು ನೋಡುತ್ತಿದ್ದೇವೆ ಹಾಗು ಕಾರು ಮತ್ತು ಬೈಕ್ ಆಟೋವನ್ನ ನೋಡುತ್ತಿದ್ದೇವೆ ಇಲ್ಲಿ ಒಬ್ಬ ವ್ಯಕ್ತಿ ತಳ್ಳೋ ಗಾಡಿಯಲ್ಲಿ ಕೆಲವೊಂದು ವಸ್ತುಗಳು ಇಟ್ಟುಕೊಂಡು ಮಾರಾಟಮಾಡೋದನ್ನ ಕಾಣಬಹುದು.

ಸಿಲಿಂಡರ್ ನೋಡಬಹುದು ಇಲ್ಲಿ ಒಂದು ಕೊಡವನ್ನು ಸಹ ಕಾಣಬಹುದು ಸುತ್ತ ಮುತ್ತ ಬಿಲ್ಡಿಂಗ್ಸ್ ಲೈಟ್ ಕಂಬಗಳನ್ನ ಸಹ ನಾವಿಲ್ಲಿ ಕಾಣಬಹುದಾಗಿದೆ.

ಕೆಳಬಾಗದಲ್ಲಿ ಇಬ್ಬರು ವ್ಯಕ್ತಿಗಳನ್ನ ನೋಡಬಹುದು ಅಲ್ಲಿ ಒಬ್ಬರು ಸೆಕ್ಯೂರಿಟಿ ಗಾರ್ಡ್ ನೋಡಬೌದಾಗಿದೆ ಹಾಗು ಸುತ್ತ ಮುಟ್ಟಲು ಪಾರ್ಕಿಂಗ್ ಏರಿಯಾ ಸಹ ನಾವಿಲ್ಲಿ ಕಾಣಬಹುದಾಗಿದೆ --

ಇಲ್ಲಿ ಚಿಕ್ಕ ಪೂತ ವಾದ ಗಿಡಗಳು ಬೆಳೆದಿರುವುದಾನ್ನ ನೋಡಬಹುದಾಗಿದೆ ಮೇಲ್ಬಾಗದಲ್ಲಿ ಮರಗಳು ಸಹ ಕಾಣಬಹುದ್ದಾಗಿದೆ.